ಈ ಚಿತ್ರದಲ್ಲಿ ಸಂಗೀತ ಬಾರಿಸುವ ವಾದ್ಯಗಳ ಚಿತ್ರಗಳನ್ನು ಕಾಣಬಹುದಾಗಿದೆ ಪಿಪಿ ತಂಬೂರಿ ತಬಲ ಬಿಪಿಯನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ಹಾಗೂ--

ಈ ಚಿತ್ರದಲ್ಲಿ ಇದು ಒಂದು ದರ್ಗದ ಒಳಗಿನ ಚಿತ್ರ ವಾಗಿದ್ದು ಇಲ್ಲಿ ಹಲವಾರು ವ್ಯಕ್ತಿಗಳು ಕುಳಿತು ಕೊಂಡು ನಮಾಜ್ ಮಾಡುತ್ತಿರುವುದನ್ನು ನೋಡಬಹುದಾಗಿದೆ ಮತ್ತು --

ಈ ಚಿತ್ರದಲ್ಲಿ ಕಾಮಗಾರಿಕೆ ಕಾಮಗಾರಿಕೆಮಾಡುತ್ತಿದ್ದು ಇಬ್ಬರು ವ್ಯಕ್ತಿಗಳು ಕೆಲಸ ಮಾಡುತ್ತಿರುವುದನ್ನು ಕಾಣಬಹುದಾಗಿದೆ. ಮತ್ತು--

ನೀಲಿ ಬಣ್ಣದ ಕಿಟಕಿಯನ್ನು ಮ ಪಕ್ಕದಲ್ಲಿ ಮರ ನನ್ನು ಕನ ಕಲನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.

ಕಪ್ಪು ನೇರಳೆ ಗುಲಾಬಿ ಹಳದಿ ಬಣ್ಣದ ಮ್ಯಾಟುಗಳ್ಳನ್ನ ಸಹ ಇಲ್ಲಿ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ ನೀಲಿ ಬಣ್ಣದ ಒಂದು ಬಲೂನ್ ಬಾಲನ್ನು ಸಹ ಇಲ್ಲಿ ನೋಡಬಹುದು.

ಈ ಚಿತ್ರದಲ್ಲಿ ಹರಿಯುತ್ತಿರುವ ನೀರಿನ ಹೊಂಡದಲ್ಲಿ ಇಬ್ಬರು ಪುರುಷರು ಈಜಾಡುತ್ತಿರುವುದನ್ನು ಕಾಣಬಹುದಾಗಿದೆ.

ಇಲ್ಲಿ ಮತ್ತು ವಿದ್ಯುತ್ ಲೈ ದೀಪವನ್ನು ಸಹ ಈ ಚಿತ್ರದಲ್ಲಿ ಕಾಣಬಹುದಾಗಿದೆ.